ವಿಶೇಷಯೆಲ್ಲ ನಿನ್ನದೇ ನಿನ್ ಎಂತ ಮಾಡ್ತಿದ್ದಿ ಈಗ? ನಾನಿದ್ದೇನಾ ಸುಮ್ಮನೆ ನೀನೆಂತ ಮಾಡ್ತಿದ್ದಿ? ನಾನ್ಸ ಇದ್ದೇನೆ ಮನೆಯಲ್ಲೇ ಇದ್ದೆನೆ ಮತ್ತೆಂತ ಮಾಡುದು ಈಗ?

ಹಾ ಆರಾಮ್ ಇದ್ದಾರೆ ನಿನ್ ಮನೇಲಿ ಹೇಗಿದ್ದಾರೆ? ಹಾ ನಮ್ಮ ಮನೇಲಿ ಎಲ್ಲಾ ಹುಷಾರ್ ಇದ್ದಾರೆ ಎಂತ ಮಾಡ್ತಾರೆ ತಂಗಿ, ತಮ್ಮ ಎಲ್ಲಾ? ಅವರು ಸ್ಕೂಲಿಗೆ ಹೋಗಿದ್ದಾರೆ.

ಹಾ ಕಲಿತಾನೆ ಈಗ ಸ್ವಲ್ಪ. ಈಗ ಬೀಳ್ತದ ಪೆಟ್ಟು ಅಣ್ಣನ ಕೈಯಲ್ಲಿ ? ಹಾ ಹಾ ಮತ್ತೆ ಈಗ ಬೀಳುದಿಲ್ಲಾದ್ರೆ ಅವ್ನು ಓದುದೇ ಇಲ್ಲಾ ಓದುದೇ ಇಲ್ವಾ tuition ಗೆ ಹಾಕಿದ್ಯಾ? ಇಲ್ಲ ಈಗ ನಾನೇ ಕೊಡ್ತಿದ್ದೇನೆ ಅಲ್ಲಾ ಮನೇಲಿ ಇದ್ದೇನಲ್ಲಾ.

ಹಾ ಹಾ ಕೇಳ್ತಾನಾ ನಿಂಗೆ? ಹಾ ಕೇಳ್ತಾನೆ ಮತ್ತೆ ಅಣ್ಣ ಕೂಡ ಕೂತ್ಕೊಳ್ತಾನೆ ಬದಿಯಲ್ಲಿ ಹಾಗೆ ಸ್ವಲ್ಪ ಕೇಳ್ತಾನೆ.

ಹಾ ಹಾ ಸರಿ ನಿಮ್ಮ ಮನೆಲ್ಲೆಲ್ಲಾ ಕೇಳಿದೆ ಅಂತ ಹೇಳು. ಆಯ್ತು ಆಯ್ತು ಸರಿ ಸರಿ ನಿಮ್ ಮನೇಲಿ ಕೂಡ ಕೇಳಿದೆ ಅಂತ ಹೇಳಾಯ್ತಾ?

ಇನ್ನೊಮ್ಮೆ gallery ಯೆಲ್ಲ ನೋಡು ಪುನ ನೆನಪಾಗುತ್ತದೆ. ಹೌದಾ ನನ್ ಅದೇ gallery ನೋಡುತ್ತಿರುವಾಗವೇ ನೆನಪಾಯಿತು ಅಂತ ನಾನ್ ನಿನ್ಗೆ call ಮಾಡಿದ್ದು ಆ water falls ಅದ್ದು ಮತ್ತೆ ನಾವೆಷ್ಟು pic ತೆಗೆದಿದ್ದೇವೆ ಹೇಳಿದ್ರೆ ನಾವ್ pic ತೆಗೆದಷ್ಟು ತೆಗೆದಷ್ಟು ಮುಗಿತಿರ್ಲಿಲ್ಲ. ಅದೇ ನನ್ನ gallery ಕೂಡ ಹಾಗೇನೆ ಎಲ್ಲಾ photos ಎಲ್ಲ ತುಂಬಿಹೋಗಿದೆ. ಅದೇ ಅದೇ ma'am ನವರು ಹೇಳ್ತಿದ್ರಲ್ಲ ನಮ್ಗೆ ಎಷ್ಟು ತೆಗಿತೀರಿ photo ತೆಗೆದಷ್ಟು ತೆಗೆದಷ್ಟು mobile ಹಾಳಾಗುತ್ತದೆ ಎಲ್ಲಿಯಾದ್ರೂ ಅಂತ ಹೇಳ್ತಿದ್ರು. ಅದೇ ಹ್ಮ್ ಆಯ್ತು ಸರಿ ಆಯ್ತಾ bye .

ನಾನು ಕನ್ನಡ book ಗಳ್ ಜಾಸ್ತಿ ಓದ್ತಿನಿ ಅದ್ರಲ್ಲಿ ಕವಿತೆ ಕವನಗಳ್ನ ನಾನೂ ಬರೀತಿನಿ ಆಹ್ ಅದ್ರಲ್ಲಿ ಕವಿತೆ ಕವನಗಳ್ನ ಬರಿಬೇಕಾದ್ರೆ topic ಕೊಟ್ಟಿರ್ತರೆ. ನಾನ್ ಅಂದ್ರೆ ಪ್ರತಿಲಿಪಿ app ಅಂತ ಇದೆ ಅದ್ರಲ್ಲಿ ಕವಿತೆಗಳ್ನ ಬರೀತಿನಿ ಅದ್ ಕವಿತೆಗಳಲ್ಲಿ ಈಗ ಒಂದ್ topic . ಕೊಡ್ತಾರೆ ಮನಸ್ಸು ಅಂತ ಕೊಟ್ಬಿಡ್ತರೆ ಮನಸ್ಸಿನ್ ಬಗ್ಗೆ ಬರೀತಿನಿ ಆ ಮನಸ್ಸು ಮನ್ಸಂದ್ರೆ ಅವ್ರ್ಗೆ ಎನ್ ಆ ಪದಗಳ್ನ ಹೆಂಗ್ ಕಟ್ತಾರೆ ಅದ್ರ ಬಗ್ಗೆ ಬರಿತರೆ ಅದೇಥರಾ ಎಷ್ಟೋ ಜನ ಬರದಿರ್ತಾರೆ ಎಷ್ಟು ಜನ ಬರದಿರ್ತಾರೆ ಅಂದ್ರೆ ಇಲ್ಲಾಂದ್ರೂ ಇನ್ನೂರ್ ಮುನ್ನೂರು. ಕವಿತೆಗಳ್ನ ಬರಿತರೆ ಆ ಮನ್ಸಿನ್ ಬಗ್ಗೆ ನಾನೊಂದ್ ಕವಿತೆ ಬರ್ದಿದಿನಿ ಆ ಮನ್ಸಿನ್ ಬಗ್ಗೆ ನಾನೊಂದ್ ಕವಿತೆ ಹೇಳ್ಲಾ ಹೇಳ್ತಿನಿ ಮನಸ್ಸು ಮನಸ್ಸು ಆಂತರಿಸುವ ಪರಿಯ ಮನಸ್ಸು ಎನ್ನುವರು ಅಂತ ಅಂತರಕ್ಕೆ ಅಂತರವ ಮನಸ್ಸು ಎನ್ನುವರು. ಅಂತರದೊಳಗೆ ಭಾವನೆಗಳನ್ನ ಸೇರಿಸುವ ಮನಸ್ಸೇ ಮನಸ್ಸಿಗೆ ಕಾರಣ ಮನಸ್ಸಿನೊಳಗೆ ಕಲರವ ಬರುವ ಮಿಡಿಯುವ ಮನಸ್ಸೇ ಮನಸ್ಸಿಗೆ ಒಲವಿನ ಆಧಾರ ಮನಸ್ಸು ಮನಸ್ಸಿನ ಭಾವನೆಗಳನ್ನ ಮಿತಿಮೀರುವಂತೆ ಮಾಡುವುದೇ ಮನಸ್ಸಿನ. ಬೆಂಬಲ ಮನಸ್ಸು ಅಂದ್ರೆ ಆ ಒಂಡ್ ಅಂದ್ರೆ ಅವ್ರ್ ಕೊಟ್ಟಿರ topic ನ ಯಾವ್ಥರಾ ತೊಗೊಂತಿವಿ ಅನ್ನೋದ್ರ ಮೇಲ್ depend upon ಆಗುತ್ತೆ ಅಂದ್ರೆ ಅವ್ರ್ ಮನ್ಸು ಅವ್ರ್ ಮನ್ಸು ಅ ಮನಸ್ಸು ಅನ್ನೋದು ಒಂದ್ topic ಉ ಆ topic . ಬಗ್ಗೆ ನಾವ್ ಯಾವ್ಥರಾ ಹೇಳ್ತಿವಿ ಅನ್ನೋದಿಕ್ಕಿಂತ ಅದನ್ನ ನಾವೂ ಎಲ್ಲಾರ್~ ಎಲ್ಲಾರ ವಿಧದಲ್ಲೂ ನೋಡಿ ಏಳ್ಬೇಕು ಅನ್ನೋದು ನನ್ ಅಭಿಪ್ರಾಯ ಆಥರ ನಾನ್ ಬರೀತಿದಿನಿ ಹಂಗಾಗಿ ನಾನ್ ಮನಸ್ಸನ್ನಾ ಮನಸ್ ಯಾವ್ಥರ ಹೇಳುತ್ತೆ ಅಂದ್ರೆ ಬೆಲೆ. ಕಟ್ಟುವಾಗ್ ಯಾವ್ಥರ ಹೇಳುತ್ತೆ ಅದು ಒಂದು ನಡ್ವಳಿಕೆ ಯಾವ್ಥರ ಇರುತ್ತೆ ಅಂತ ಇ ಮಾತ್ರ ಹೇಳ್ದೆ But ಇನ್ನೂ ಕೆಲವ್ರು ಅವ್ರವ್ರ ಆಲೋಚನೆಗಳ್ ಬಗ್ಗೆ ಹೇಳಿರ್ತಾರೆ ಇನ್ನೂ ಕೆಲವ್ರು ಅವ್ರುಗ್ ಮೋಸ ಮಾಡಿರೋ ಮನ್ಸ್ ಬಗ್ಗೆ ಯೊಳ~ ಏಳಿರ್ತರೆ ಆಮೇಲೆ ಇನ್ನೂ ಕೆಲವ್ರು. ತುಂಬಾ ಚೆನ್ನಾಗ್ ಬರೀತರೆ ಆ app ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಕವಿತೆಗಳ್ನ ಒಂದ್ ಹೊಸ್ ಒಂದು ಪದದಿಂದ ಅಷ್ಟೆಲ್ಲಾ ಬರಿಬೋದು ಅನ್ನೋದನ್ ನನಿಗಲ್ಲೆ ನನಿಗೆ ಅಭ್ಯಾಸ ಆಗಿದ್ದು First ಉ ಬರಿಯೊವಾಗ ನನ್ಗು confusion ಆಯ್ತಾಯಿತ್ತು ಈವಾಗ್ ನಾನ್ ಅದ್ರ ಬಗ್ಗೆ ತುಂಬಾ ಬರೀತಿನಿ. ಎಷ್ಟೊಂದು ಅದನ್ನ ಒಂದ್ ಹಾಡ್ಥರ ಬರೀತಿನಿ ಹಾಡ್ಥರ ಬರ್ದ್ಬುಟ್ಟು ಅದಿಕ್ಕೆ ಅವ್ರ್ comments ಕೂಡ ಹಾಕ್ತರೆ comments ಕೂಡ ಹಾಕಿ ಚೆನ್ನಾಗಿ ಬರ್ದಿದಿರ ಅಂತ ಹೇಳ್ತರೆ super madam ಅಂತ ಹೇಳ್ತಾರೆ ಆಮೇಲೆ five star ಕೊಟ್ಟಿರ್ತರೆ five star ಅಲ್ಲಿ. Three star ಉ ಅಂದ್ರೆ ಕೆ ಅವ್ರಿಗ್ ಏನ್ ಅನ್ಸುತ್ತೆ ಅಷ್ಟ್ star ಕೊಡ್ತರೆ ಆದ್ರೆ almost ಎಲ್ಲರೂ five star ಎ ಕೊಟ್ಟವ್ರೆ ಚೆನ್ನಾಗ್ ಇದ್ಮಾಡ್ತರೆ feel ಐತೆ ಒಂದ್ಥರಾ ಭಾವನಾತ್ಮಕವಾಗಿ ಚೆನ್ನಾಗಿ ಮ್ ಆಹ್ ಅದು ನಮ್ ಮನ್ಸಿನಲ್ಲಿರೊ ಮಾತ್ಗಳ್ನ ಕವಿತೆ ಮೂಲ್ಕ ಹೇಳ್ಬೋದು ಅನ್ನೋದ್ನ. ಒಂದು ಏನ್ ಬರಹ ಒಂದು ವಿಚಾರಣಾ ಮಾಡಕ್ಕೆ ನಮ್ಗೆ ಪರಿ~ ಪರಿಹಾರನ ಕೊಡತ್ತೆ ಅಲ್ಲಿ ಮೊದ್ಲಿಗೆ ಚರ್ಚಾಸ್ಪರ್ಧೆನೂ ಇಡ್ತಿದ್ರು ಚರ್ಚಾ ಸ್ಪರ್ಧೆ ಇಟ್ಟು ಅದ್ರಲ್ಲಿ ಹ್ಮ್ ಅದ್ರಲ್ಲಿ ವಿವಾದಗಳ್ನ ಯಾವ್ಥರಾ ಇದ್ಮಾಡ್ತರೆ ಅಂತ ಹೇಳೋರು. ಅದ್ರ ಬಗ್ಗೆ ಸರಿ ತಪ್ಪು. ಎಲ್ಲಾನೂ ಮಾತಾಡ್ಬೋದು ಅದಿಕ್ಕೆ points ಅಂದ್ರೆ ಏನು ಕೆಲವ್ರು like ಕೊಡ್ತಿದ್ರು ಇನ್ ಕೆಲವ್ರು like ಕೊಡ್ಟಿರ್ಲಿಲ್ಲ ಆಥರ ಇತ್ತು ಈವಾಗ ಕಥೆಗಳ್ ತುಂಬಾ ಕಥೆಗಳ್ನೂ ಕೊಡ್ತರೆ ಕಥೆಗಳಿದೆ ಎಷ್ಟು ಚೆನ್ನಾಗ್ ಬರಿತರೆ ಅಂದ್ರೆ ಒಬ್ಬ ವ್ಯಕ್ತಿಗೆ. ಈಬ ಈ generation ಅಲ್ ಇದಾರಾ ಈಥರ್ದೋರ್ ಬರಿಯೋರು ಅನ್ನೋ ಅನ್ಸುತ್ತೆ ಈಗಿನ್ generation ಅಲ್ಲಿ ಆದ್ರುನೂ ತುಂಬಾ ಚೆನ್ನಾಗ್ ಬರ್ದೌರೆ ಕವಿತೆಗಳ್ನ ಮತ್ತೆ ಕಥೆಗಳ್ನ ಆಮೇಲೆ ಲೇಖನಗಳ್ನ ಬರಿತರೆ ಅದಾದ್ಮೇಲೆ . ಆಹ್ ಏನು ಇನ್ನೂ ಎಷ್ಟೋಂದ್ಥರಾ ತುಂಬಾ ಚೆನ್ನಾಗ್ ಎಲ್ಲಾ ಇದ್ಮಾಡೌರೆ ಆಮೇಲೆ book ಗಳ್ನ ಓದಿ book ಯಿಂದ ಆಹ್ ಸು~ ವ್~ ಒಂದ್ ಏನೂ book ಯಿಂದ ಅವ್ರ್ಗೆ ವಿಮರ್ಶೆ ಆಗೀ ಅದನ್ನ ವಿಮರ್ಶೆ ತೊಗೊಂಡು ಇವ್ರೆ ಒಂದು ಹೊಸಾ ಕಥೆನ ಸೃಷ್ಟಿ ಮಾಡಿ ಬರಿಬೋದು ಅಷ್ಟೊಂದ್ ಚೆನ್ನಾಗಿದೆ.

ಹ ರಾಜೇಶ್ ನಮಸ್ತೆ.

ನಾನ್ ಈಗ ಅ Degree ಮುಗಿಸಿದ್ದೇನೆ ನಾನ್ ಇನ್ನು.

ನಾನೀಗ phone ಮಾಡಿದ್ದು ಎಂತ ಅಂತ ಹೇಳಿದ್ರೆ ನಾಳ್ದೊಂದು Cricket match ಉಂಟಲ Puttur ಅಲ್ಲಿ.

ಹ ಹ ಹಾಗೆ ಅದಕ್ಕೆ ಜನಗೆ ಕಡಿಮೆ ಇದ್ದಾರೆ ಹಾಗೆ ನೀನ್ ಬರ್ತೀಯ ಅಂತ ಹೇಳುವ ಅಂತ ಮಾಡಿದ್ದು ಕೇಳುವ ಅಂತ ಮಾಡಿದ್ದು. ಹೌದಾ. ಎಷ್ಟು ಜನ ಇದ್ದಾರೆ?

ಈಗ ಇಬ್ರು ಜನ ಕಡಿಮೆ ಇದ್ದಾರೆ ಹತ್ತ್ ಜನ ಇದ್ದಾರೆ.

ಹಾಗೆ ಮತ್ತೊಬ್ಬ ಒಂದು ಇಬ್ರು ಆದ್ರೂ extra team ನವರು ಬೇಕು ಒಳ್ಳೆ strong team ಮಾಡ್ಬೇಕಲ ಒಳ್ಳೆ cash prize . ಹ ಹೌ~ ಹೌದಾ.

ಅದು ಈಗ ಜಾಸ್ತಿ ಜನ team ಆಗ್ತಾದಲ ಜಾಸ್ತಿ team ಬರ್ಬೋದು ಹೇಗಾದ್ರು ಆಡ್ಲಿಕ್ಕೆ ಆಗುವಾಗ. ಹ , ಸ್ಥಳ ಎಲ್ಲಿ ಸ್ಥಳ?

ಸ್ಥಳ ಇಲ್ಲಿ ಅ college ground ಅಲ್ಲಿ college ground ಅಲ್ಲಿ.

ಹ ಹೌದಾ ಎಷ್ಟು ತಾರೀಕಿಗೆ?

trophy ಎಲ್ಲ ಉಂಟಂತೆ ಮತ್ತೆ individual ಸ best ಗೆಸ ಇರ್ಬೇಕು trophy .

ಅದು overarm .

ಹ ಹೌದಾ ಹಾಗೆ.

ಹೌದಾ ಹ ಅದೇ ಅದೆಲ್ಲ pay ನೋಡುವ ನಾವು ಹಾಗೆ.

ಈಗ ಇನ್ನೊಬ್ರನ್ನು ಹೇಗೆ ಕರಿತೀರಿ ಯಾರ್ ಇದ್ದಾರೆ? ಹ ಇನ್ನೊಬ್ರನ್ನು ನಿನ್ಗೆ ಗೊತ್ತಿದ್ದವರು ಯಾರಾದ್ರೂ ಇದ್ದಾರಾ ಒಳ್ಳೆ ಆಡುವವ್ರು?

ಹ ಹಾಗೆ ಇದ್ದಾರೆ ಕೆಲವರೆಲ್ಲ ನಮ್ಮ ಜೊತೆ ಇದ್ದಾರೆ ನಾವ್ ಅಂದ್ರೆ ನಾವ್ daily ಆ~ ಆಡ್ತೇವೆ ಪ್ರತಿ ದಿವ್ಸ ಆಡ್ತೇವೆ cricket ಹೌದಾ ನೀವ್ ಆಡುದಿಲ್ವ?

ನಾವ್ ಆಡ್ತೇವೆ ಆದ್ರೆ ಅದೇ ಈಗ last ಗೆ ಅದೇ ಕಡಿಮೆ ಜನ ಆದ ಕಾರಣ ಈಗೆಂತ ಮಾಡುದಂತ ಆಗುದು ಈಗ ಇಬ್ಬರು ಹೋಗದಿದ್ರೆ ಸರಿ ಆಗ್ತಾ ಇತ್ತು ಒಳ್ಳೆ team .

ಹಾಗೆ ಇನ್ನುಸ ಮತ್ತೊಂದ್ ಸರ್ತಿ ಜಾಸ್ತಿ ಯಾರನ್ನು ಅಂತ ನೋಡ್ತಾ ಇದ್ದೇವೆ.

ಹ ಹೌದಾ ಅದೆ ಒಮ್ಮೆ last ದಿವ್ಸ ಒಂದು ಎರಡ್ ದಿವ್ಸ ಅಲ್ಲ್ ನಾವು practice ಮಾಡುವ.

ಎಲ್ಲ ಒಟ್ಟಿಗೆ ಸೇರಿ ಹ ನಮ್ಮ ಅಲ್ಲಿ ಎಲ್ಲ ಬಂದ ಮೇಲೆ ಒಂದು ಸೀದಾ ಹೋಗಿ ಆಡುದು ಬೇಡ ಇಲ್ಲೊಮ್ಮೆ ಅಡಿ.

ಮತ್ತೆ ಅಲ್ಲಿ ಆ~ ಆಡುವ ಅಂತ ಅಲ. ಹೌದ್ ಹೌದು. ಗೊತ್ತಾಗ್ತದೆ ಹೇಗೆ ಆಡ್ತಾರೆ ಹೇಗೆ ಆಡ್ತಾರೆ ಅಂತ ಗೊತ್ತಾಗ್ತದೆ .

ಹ ಹೌದು ಹೌದು ಹ ನನಿಗೆ ಗೊತ್ತುಂಟು ನಿನ್ಗೆ ಗೊತ್ತಿರುದಿಲ್ಲ ಹೇಗೆ ಯಾರು ಆಡ್ತಾರೆ ಅಂತ ಹೇಳಿ.

ಹ ಹಾಗೆ ತುಂಬ team ಕೂಡ ಬರುವ ಕಾರಣ ಆ ಯಾರು ಹೇಗೆ ಅಂತ ಹೇಳಿಕ್ಕೆ ಆಗುದಿಲ್ಲ.

ಎಂತ್ ಬೇರೆ prize first second third ಇರುತ್ತಾ ಪ್ರಥಮ ದ್ವಿತೀಯ ? ಅಷ್ಟೇ ಇರುದು first second third ಅಷ್ಟೇ ಇರುದು. ಹ ಹೌದಾ ಹ ಸರಿ ಸರಿ ದ್ವಿತೀಯ .

ಹ ಹೌದ .

ಹಾಗೆ jersey ಎಲ್ಲ ಒಂದು ಹೊಸತು ಮಾಡಿಸುವ.

ಹ ಆಯ್ತ್ ಹಾಗಾದ್ರೆ.

ನಾನು ಒಂದನೇ ಕ್ಲಾ ಒಂದನೇ class ಯಿಂದ ಮತ್ತೇ ಹತ್ನೇ class ವರ್ಗೂನುವೆ ಕನ್ನಡ medium ಓದಿದ್ದು ಒಂದನೇ class ಇಂದ ಯೊಳನೇ class ವರ್ಗೂ ಒಂದು school ಉ ಎಂಟನೇ class ಇಂದ ಹತ್ನೇ class ವರ್ಗೂ ಒಂದು school ಉ ಒಂದನೇ class ಇಂದ ಏಳನೇ class ವರ್ಗೂನುವೆ ಆಹ್ ಹುಡ್ಗ ಹುಡ್ಗಿ. ಒಟ್ಟಿಗೆ ಓದುದ್ವಿ ಆಮೇಲೆ ಎಂಟ್ನೇ class ಇಂದ ಹತ್ನೇ class ಉ ಬರೀ girls ಇರಕಡೆ ಅಂದ್ರೆ ಹುಡ್ಗಿರ್ ಇರೋಕಡೆ ಓದುದ್ವಿ ಆಮೇಲೆ ಅಂದ್ರೆ ಅಲ್ಲಿ ಊಟ ಬಿಸಿ ಊಟನೂ ಕೊಡ್ತಿದ್ರು ಬಿಸಿ ಊಟ ವ್ಯವಸ್ಥೆ ಇತ್ತು ನಮ್ಮ ಶಾಲೆಲಿ. ಆಮೇಲೆ ನಮ್ teacher ನಮ್ಮ ಒಂದು teachers ಎಲ್ಲಾರು ಚೆನ್ನಾಗಿ ಇದ್ಮಾಡ್ತಿದ್ರು ಆಮೇಲೆ ಒಂಬತ್ತನೇ ಒಂಬತ್ತು ವರೆಯಿಂದ ನಲಕ್ಕುವರೆವರ್ಗೂ school ಉ timings ಇತ್ತು ಆಮೇಲೆ ಅದ್ರಲ್ಲಿ. ಆಹ್ ಎರಡ್ ಗಂಟೆಗಳ್ ಕಾಲ ಆಟಕ್ ಬಿಡ್ತಿದ್ರು ಸಂಜೆ ಹೊತ್ತು ಆಮೇಲೆ ಆಮೇಲೆ wee~ weekly once ಉ dance class ಅಂತ ಬೇರೆ ಇದ್ಮಾಡ್ತಿದದ್ರು ನಮ್ಗೆ ಅಂದ್ರೆ ನೃತ್ಯ ವೇದಿಕೆ ಅಂತ. Create ಮಾಡ್ತಿದ್ರು ಬುದುವಾರ ಬುದುವಾರ ಆಹ್ ಬುದುವಾರ time ಉ ಮ್ ಆಹ್ ಎಲ್ಲರನ್ನೂವೆ school ಯಿಂದ ಅಂದ್ರೆ ಒಂದು ತರಗತಿಯಿಂದ ಮತ್ತೊಂದು ತರಗತಿಗೆ ಓಗಿ friends ಗಳ್ ಜೊತೆ ಮಾತಾಡಿ ಅವ್ರ್ನ dance ಗ್ ಸೇರ್ಸ್ಕೊಂಡು dance ಮಾಡ್ಬೇಕು. ಅಂತ ಹೇಳ್ತಿದ್ರು ಆತರ ಎಲ್ಲಾ ಇತ್ತು ಆಮೇಲೆ ಊಟನೂ ಅಷ್ಟೇ ಚ ತುಂಬಾ ಚೆನ್ನಾಗ್ ಮಾಡ್ತಿದ್ರು ಆಹ್ ಬೆಳಿಗ್ಗೆ ಹೊತ್ ಪುಳಿಯೊಗ್ರೆ ಮಾ ಅಂದ್ರೆ ಬೆಳಗ್ಗೆ ಹೊತ್ತು ಮಾಮೂಲಿ ಊಟ ಮಹಾ ಮಾಹ ಮಾಡ್ದೆ ಹೋಗ್ತಿದ್ವಿ ಮಧ್ಯಾಹ್ನ ಅಲ್ಲೇ ಊಟ ಕೊಡದು ಊಟ ಮಾಡ್ತಿದ್ವಿ. ಆಮೇಲ್ ನಾನ್ ಮನೇಲಿ ತುಂಬಾ ಬೈಸ್ಕೊಂಡಿದಿನಿ school time ಅಲ್ಲಿ ಆಹ್ ಅಂದ್ರೆ ಬೆಳಗ್ಗೆ ಹೊತ್ತು ಊಟ ಮಾಡ್ದೆ ಹೋಗ್ತಿಯಾ ಅಂತ ಆಮೇಲ್ time ಆಗ್ ಬಿಡ್ತಿತ್ತು ಬೆಗಬೇಗ ಆಥರ ಎಲ್ಲಾ ಮಾಡ್ತಿವಿ. ಆಮೇಲೆ ಮಧ್ಯಾಹ್ನ ಹೊತ್ತು ಊಟ ಕೊಡ್ಬೆಕಾದ್ರೆ. ಮಧ್ಯಾಹ್ನ ಊಟ line ಅಲ್ ನಿಲ್ಸ್ತಿದ್ರು ಎಲ್ಲಾರ್ನೂವೆ line ಅಲ್ ನಿಲ್ಸಿ line ಅಲ್ಲಿ ಹೋಗೊಷ್ಟ್ಹೊತ್ಗೆ bell ಹೊಡ್ದುಬಿಡ್ತಿತ್ತು ಒನ್ ಒನ್ಸ್ time ಉ ಆತರ ಎಲ್ಲಾ ಆಗ್ತಿತ್ತು ಆವಾಗ madam ಕೈಲ್ ಬೈಸ್ಕೊಂಡು line ನಲ್ ನಿಂತ್ಕೊತಿದ್ವಿ ಆಮೇಲೆ ಬೆಳಿಗ್ಗೆ ಹೊತ್ತು ಹೋದ್ಮೇಲೆ prayer ಮಾಡ್ತಿದ್ವಿ. Prayer ಮಾಡ ಮಾ ಅಂದ್ರೆ ಜನ ಗಣ ಮಣ ಹೇಳ್ತಿದ್ವಿ, ಮತ್ತೇ ಜೈ ಭಾರತ ಜನನಿಯ ತನುಜಾತೆ ಹೇಳ್ತಿದ್ವಿ, ಆಮೇಲೆ ದಿನಾ ಒಂದ್ ಪತ್ರಿಕೆ ಓದ್ಸೋರು ಒಬ್ರ ಕೈಲಿ ಆ ಪತ್ರಿಕೆಲಿ ಬರೋ ವಿಷ್ಯನ ಹಿಂದ್ ನಿಂತ್ಕೊಂಡ್ ಕೇಳಸ್ಕೊತಿದ್ವಿ. ಅದೆಲ್ಲಾ ಆದ್ಮೇಲೆ ಮತ್ತೇ class ಗ್ ಹೋಗ್ತೀವಿ class ಗ್ ಹೋದಾದ್ಮೇಲೆ ಬೆಳಗ್ಗೆ ನಾಲಕ್ period ಇರ್ತಿತ್ತು ಮಧ್ಯಾಹ್ನ ನಾಲಕ್ period ಇರ್ತ ಮಧ್ಯಾಹ್ನ ನಾಲಕ್ period ಇರ್ತಿತ್ತು ಬೆಳಿಗ್ಗೆ ಹೊತ್ತು ನಾಲಾಕ್ period ಉ full ನಿಧಾನವಾಗಿ ಚೆನ್ನಾಗ್ ಎಲ್ಲಾ ಮಾಡ್ತಿದ್ರು ಪಾಠ ಮಾಡ್ತಿದ್ರು. ಆಮೇಲೆ ನಮ್ಗೆ ವಾರಕ್ಕೊಂದ್ಸಲ ಒಂದು ಕಿರು ಪರೀಕ್ಷೆ ಇಡ್ತಿದ್ರು. ಕಿರುಪರೀಕ್ಷೆ ಇಟ್ಟು ಅದ್ರಲ್ಲಿ ಮಾ ಆಹ್ ಮೂರ್ ದಿನ ಅಂದ್ರೆ ಮೂರ್ ದಿನಕ್ ಒಂದ್ ಸತ test ಎಲ್ಲಾ ಬರಸ್ತಿದ್ರು test ಎಲ್ಲಾ ಬರ್ಸಿ ಚನ್ನಾಗ್ ಇದ್ಮಾಡ್ತಿದ್ರು ಆಮೇಲೆ ನಮ್ದು ಕನ್ನಡ medium ಆಗಿರದ್ರಿಂದ. ನಮಿಗೆ ಅಷ್ಟೊಂದು ಅಂದ್ರೆ ಆಹ್ ವ್ಯ~ ವ್ಯತ್ಯಾಸಗಳ್ ಜಾಸ್ತಿ ಇರ್ತಿತ್ತು ಅಂದ್ರೆ sports ಗೆ ಇದಿಕ್ಕೆ dance ಆಡಕ್ಕೆ ಮತ್ತೆ ಕಲೆಗಳಿಗೆ ಜಾಸ್ತಿ ಬೆಲೆ ಕೊಡ್ತಿದ್ವಿ ನಮ್ದ್ರಲ್ಲಿ ಅಷ್ಟೊಂದ್ ಚೆನ್ನಾಗ್ ಇದ್ಮಾಡ್ತಿದ್ರು.

ಆಮೇಲೆ ಮ ವಾರಕ್ ಒಂದು ಸಲ dance ಮಾಡೋವಾಗ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಆಹ್ dance ಎಲ್ಲಾ ಮಾಡ್ತಿದ್ವಿ ಹೊಸ ಹೊಸಾ song ಗಳ್ನೆಲ್ಲಾ select ಮಾಡ್ಕೊಂಡು ಅದ್ರ ಮೇಲೆ dance ಮಾಡ್ತಿದ್ವಿ ಎಲ್ಲರೂವೆ ನೃತ್ಯ ಅಂದ್ರೆ ಆಡ್ ಎಳೋರ್ಗೆ ಆಡ್ ಆ. Performance ಕೊಡ್ತಿದ್ವಿ, ಅಮೇಲ್ ನಾಟ್ಕ ಮಾಡ್ತಿದ್ವಿ, ನಾಟ್ಕ ಮಾಡಿದಿವಿ, ಆಮೇಲೆ ಮಾ ಯೋಗ ಮಾಡಿದಿವಿ, ಯೋಗ ಮಾಡಿದಿನಿ ಆಮೇಲೆ ಆಹ್

ಆಮೇಲೆ ಮಧ್ಯಾಹ್ನ time ಉ ಊಟ ಆದ್ಮೇಲೆ ಓಗಿ ತಿಂಡಿ ತಿನ್ನಕ್ ಹೋಗ್ತಿದ್ವಿ ಆಮೇಲೆ ಆಹ್ ಮ cycle ಉ school ಅಲ್ಲಿ cycle ಕೊಡ್ತಿದ್ರು ನಮ್ಗೆ cycle ಓಡಸ್ತಿದ್ದೆ ಆಹ್. ಮತ್ತೆ friends ಎಲ್ಲಸ್ friends ಜೊತೆ ಎಲ್ಲ ಚೆನ್ನಾಗ್ ಇದ್ವಿ.

Hello, good eve~ good afternoon. ನನ್ ಹೆಸ್ರು ಚಂದನ. ನಾನು ಇಂದು freedom fighters ಸ್ವಾತಂತ್ರ್ಯ ಹೋರಾಟರ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ. ಆಹ್ ಯಾಕಂದ್ರೆ ಸ್ವಾತಂತ್ರ್ಯನು ಸ್ವಾತಂತ್ರ್ಯ ಅನ್ನೋದು ಪ್ರತಿ ಒಬ್ರಿಗೂ ಬೇಕೇ ಬೇಕು ಯಾಕಂದ್ರೆ ಈಗ ಈಗ ಒಬ್ರ ಹಂಗ~ ಹಂಗು ಅನ್ನೋದ್ಕಿಂತ ಒಬ್ಬ ಒಬ್ರು ಕೆಳ್ಗಡೆ ನಾವು ತುಂಬಾ ಚ ಹ್ಮ್ ಕೆಲವೊಬ್ರ ಕೆಳ್ಗಡೆ ಇರೋದ್ಕಿಂತ ನಾವ್ ಸ್ವಾತಂತ್ರ್ಯವಾಗಿ ನಮ್ decision ಮೇಲೆ ಯಾರ್ ಎಷ್ಟೇ ಇದ್ ಮಾಡಿದ್ರೂ ಅಂದ್ರೆ, ಯಾರ್ ಎಷ್ಟೇ ಅವ್ರ guideness ಆಗಿರ್ಬೋದು ಅಥ್ವಾ ಮಾರ್ಗದರ್ಶನ ಕೊಟ್ರುನೂ deci~ ಆಯ್ಕೆ ಅನ್ನೋದು ನಮ್ದ್ ಆಗಿರ್ಬೇಕು. ಯಾಕಂದ್ರೆ ಬೇರೆ ಅವರ್ನ ನಾವು ಕೇಳ್ತಾ ಹೋದ್ರೆ ಬೇರೆಯವ್ರ್ ಮೇಲೆ depend ಆಗ್ತಾ ಹೊಗ್ತಿದ್ರೆ ನಮ್ತನನ ನಾವ್ ಕಳ್ಕೊಳ್ತೀವಿ. ಆಹ್ ಆ ತರ ತುಂಬಾ ಉದಾಹರಣೆಗಳು ನಮ್ಗ್ ಸಿಗ್ತಾ ಹೋಗತ್ತೆ. ಯಾಕಂದ್ರೆ ಅವ್ರ್ ಏನಕ್ ಹೋರಾಡ್ತಾ~ ಹೋರಾಟ ಮಾಡಿದ್ರು ಅಂದ್ರೆ, ಯಾರೋ ಅನ್ಯ ವ್ಯಕ್ತಿ ನಮ್ ಮೇಲೆ ಆಹ್ ಏನು ಅವ್ರ rules, regulation ಅಥ್ವಾ ಅವ್ರ್ ನೀತಿ ನಿಯಮಗಳ್ನಾ ಅವ್ರ್ ಮಾಡ್ಕೊಂಡು ನಮ್ಮ ಮೇಲ್ ದಬ್ಬಾಳ್ಕೆ ಮಾಡ್ತಾರಂದ್ರೆ ಅದಕ್ ಅರ್ಥನೇ ಇರಲ್ಲ. ಈಗ ನಮ್ ದುಡ್ನಾ ನಾವೇ ಕೊಟ್ಬಿಟ್ಟು ದುಡ್ಡೇ ಆಗ್ಲಿ ಇನ್ನೊಂದೇ ಆಗ್ಲಿ ನಮ್ದ್ ಎಷ್ಟ್ ಸಂಪತ್ತೇ ಆಗ್ಲಿ ಅದನ್ನ ಬೇರೆಯವ್ರ್ ಬಂದು ಅವ್ರ್ ವಶ ಪಡ್ಸ್ಕೊಂಡು ಅವ್ರ್ ಕೇಳ್ಗಡೆ ನಾವೇ ಇದ್ ಮಾಡ್ಬೇಕೂಂದ್ರೆ ಎಷ್ಟ್ ಸರಿ ಇರುತ್ತೆ. ಅದಕ್ಕಾ~ ಅದಕ್ಕಾಗಿ ಅನ್ನೊದ್ಕಿಂತ ನಮ್ ದೇಶನ ನಾವ್ ಸ್ವತಂತ್ರರು, ಇದು ನಮ್ ದೇಶ ಅನ್ನೋ ಒಂದ್ ಹೆಮ್ಮೆ ಎಲ್ಲಾರ್ಗೂ ಇರ್ಬೇಕು ಅನ್ನೋ ಕಾರ್ಣಕ್ಕೆ ತುಂಬಾ ಹೋರಾಟಗಾರರು ತಮ್ಮ ನೆತ್ತರನ್ನಾ ಹರ್ಸಿದ್ದಾರೆ. ಇದನ್ನ ನಾನು ತುಂಬಾ ಒಂದು sentence ತುಂಬಾ ಇಷ್ಟ ಇತ್ತು. ಯಾಕಂದ್ರೆ ಆ sentence ಅಲ್ ತುಂಬಾ ಅರ್ಥ ಇದೆ. ನಾವು ನಮ್ ಕಾಲಲ್ಲಿ, ನಮ್ ದೇಹದಲ್ಲಿ ರಕ್ತ ಹರಿಯುತ್ತಾ ಹರೀಲಿ ಬಿಡಿ. ಯಾಕಂದ್ರೆ ರಕ್ತ ಚೆಲ್ಲಿಲ್ದೇ ಇರುವಂತಹ ನಮ್ಗೆ ಇತಿಹಾಸಗಳು ಯಾವ್ದೂ ಸಿಕ್ಕಿಲ್ಲ, ಸಿಕ್~ ಸಿಗದು ಇಲ್ಲ. ಆ ತರ ರಕ್ತ ಚೆಲ್ಲಿದೆ ಅಂದ್ರೆ ಅದೂ ಒಂದು ಮುಂದೆ ಅದೊಂದ್ ದೊಡ್ಡ್ ಇತಿಹಾಸ ಆಗುತ್ತೆ. ಒಂದು ದೊಡ್ಡ ಹೆಸ್ರಲ್ಲಿ ಯಾವಗ್ಲೂ ಅಜರಾಮರವಾಗ್ ಉಳ್ಕೊಳ್ಳತ್ತೆಂತ ಒಂದ್ book ಅಲ್ ಓದ್ದೆ ಅದೆ ನೂರಕ್ಕೆ ನೂರ್ percent ನಿಜ. ಯಾಕಂದ್ರೆ, ನಾವ್ ಶ್ರಮ ಪಡ್ದೇನೇ ಯಾವ್ದೂ ಸಿಗಲ್ಲಾ ಅನ್ನೋದು ಎಷ್ಟು ಸತ್ಯನೋ ಈ ಸತ್ಯನೂ ಅಷ್ಟೇ ನಿಜ್ವಾಗಿರತ್ತೆ.